ಈ ಚಿತ್ರದಲ್ಲಿ ನಾವು ಒಂದು ವ್ಯಾಯಾಮ ಮನೆಯನ್ನು ನೋಡುತ್ತಾ ಇದ್ದೆವೆ .

ಪಾರಂಪರಿಕ ಮ್ ಆಹ್ ಕಟ್ಟಡವನ್ನು ನೋಡು ಕಾಣಬಹುದು. .

ನೀರ್ ಮೀನುಗಳನ್ನು ಅವರು ಮಾರಾಟ ಮಾಡುವವರು ಅಲ್ಲಿ ಬೇರೆ ಬೇರೆಯಾಗಿ ಇಟ್ಟು ವಿಂಗಡಣೆ ಮಾಡಿ ಚೆನ್ನಾಗಿ ಕಾಣುವಂತೆ ಮಾಡಿರುತ್ತಾರೆ.

ಎ_ಪಿ_ಎಸ್_ಆರ್_ಟಿ_ಸಿ ಅಂದ್ರೆ ಆಂಧ್ರ ಪ್ರದೇಶ್ ಸಾರಿಗೆ ರಾಜ್ಯ ಸಾರಿಗೆ ಸಂಸ್ಥೆಗೆ ಸೇರಿದ ಆಫೀಸ್ ಇದುದು ಹಾಗೆ ಇದ್ರೂ ಮುಂದೆ ಸೇರಿರೋ ಜನ ಜಂಗುಳಿಯನ್ನು ಕಾಣಬಹುದು.